ಮತ್ತೆ ಇಲ್ಲಿ ಕಬ್ಬಿಣದ ಸಲಾಕೆಗಳನ್ನ ಇಟ್ಟಿದ್ದಾರೆ.

ಉ ದೊಡ್ಡ ದೊಡ್ಡ ಹಸಿರ ಮರಗಳ ಕಾಣಿಸ್ತಾ ಇದಾವೆ.

ಈ ಚಿತ್ರದಲ್ಲಿ ಒಬ್ಬ ವ್ಯಕ್ತಿ ನಿಂತಿದಾನೆ.

ಆ ಕಡೆ ಆ ಎರಡು ಬೈಕ್ ನಿಂತಿದಾವೆ.

ಈ ಚಿತ್ರದಲ್ಲಿ ನಮಗೆ ಒಂದಿಷ್ಟು ಹ ನೀರ್ ನಿಂತಿರುವುದು ಕಾಣಿಸ್ತಾ ಇದಾವೆ.

ಈ ಚಿತ್ರದಲ್ಲಿ ನಮಗೆ ಹಾ ಹಸಿರು ಹುಲ್ಲಿನ ಗಾರ್ಡನ್ ಕಾಣುಸ್ತಾ ಇದೆ.

ಒಂದಿಷ್ಟು ಜನ ಆ ಬೋಟ್ ಅಲ್ಲಿ ನಿಂತ್ಕೊಂಡು ನಿಂತಿರೋದು ಕಾಣಿಸ್ತಾ ಇದೆ.

ಆಚೆಕಡೆ ಒಂದು ಭೂಮಿ ಕಾಣಸ್ತಾ ಇದೆ.

ಪಾರ್ಲರ್ ಮುಂದ್ಗಡೆ ಒಂದಿಷ್ಟು ಬೈಕು ಮತ್ತೆ ಸ್ಕೂಟಿ ಸ್ಕೂಟಿ ಮೇಲೆ ಹೆಣ್ ಮಗಳು ಕೂತಿರೋದು ಕಾಣಿಸ್ತಾ ಇದೆ.

ಈ ಒಂದು ಚಿತ್ರದಲ್ಲಿ ಒಂದಿಷ್ಟು ಹೂವಿನ ಮಾಲೆಗಳ ಕಾಣಿಸ್ತಾ ಇದವೆ.

ಇಲ್ಲಿ ಕೆಳಗಡೆ ಬಂದರೆ ಕಮಲ್ದವು ನಮಗೆ ಕಾಣಿಸುತ್ತದೆ.

ಒಂದು ಬೈಕ್ ಮೇಲೆ ಒಬ್ಬ ವ್ಯಕ್ತಿ ಕೈ ಇಟ್ಟುಕೊಂಡು ನಿಂತಿದ್ದಾನೆ.

ಒಂದಿಷ್ಟು ಜನ ಈ ಪಾರ್ಕಲ್ ನಿಂತಿದಾರೆ.

ಹೊರಗಡೆ ಹಸಿರು ಗಾರ್ಡನ್ ಕಾಣಿಸ್ತಾ ಇದೆ.

ಈ ಒಂದ್ ಚಿತ್ರದಲ್ಲಿ ಸುಮಾರು ಒಂದಿಷ್ಟು ಮಕ್ಕಳು ಕೂತಿರೋದು ಕಾಣುಸ್ತಾ ಇದೆ.

ಟೇಬಲ್ ಮೇಲೆ ಒಂದಿಷ್ಟು ವು ಬಟ್ಟೆಗಳನ್ನ ಇಡ್ಲಗಿದೆ.

ಮತ್ತೆ ಅದ್ರು ಪಕ್ಕದಲ್ಲಿ ಒಂದು ಜನರೇಟರ್ ಕಾಣಿಸ್ತಾ ಇದೆ.

ಮುಂದೆ ಒಂದಿಷ್ಟು ಕುಂಡದಲ್ಲಿ ಆ ಗಿಡಗಳನ್ನ ನೆಟ್ಟಿರೋದ್ ಕಾಣಿಸ್ತಾ ಇದೆ.

ಪಕ್ಕದಲ್ಲಿಯೇ ಒಂದು ಲೈಟ್ ಕಂಬ ಕಾಣಸ್ತಾ ಇದೆ.

ಮ್ಮ್- ಕಾಟ್ ಮೇಲೆ ದಿಂಬು ಪಕ್ಕದಲ್ಲಿ ಕರ್ಟನ್ ಕಾಣುತ್ತಿದೆ.

ಆ_ ಸುತ್ತಲು ನಮಗೆ ತೆಂಗಿನಮರ ಕಾಣುಸ್ತಾ ಇದಾವೆ.

ಮತ್ತೆ ಕೆಲ ಈಚೆ ಕಡೆ ಬಂದ್ರೆ ಒಂದು ವೈಟ್ ಕಲರ್ ಕಾರ್ ಕಾಣಿಸ್ತಾ ಇದೆ.

ಮತ್ತೆ ಈ ಕಡೆ ಟ್ರೈಲ್ ಅ ಟ್ರೈನ್ ಹೋಗಲಿಕ್ಕೆ ಟ್ರ್ಯಾಕ್ ಕಾಣಿಸ್ತಾ ಇದೆ.

ಅದರಾಚೆ ಒಂದಿಷ್ಟು ಮರಗಳು ಸುತ್ತ ಮರಗಳು ಕಾಣಿಸ್ತಾ ಇದಾವೆ.

ಈ ಚಿತ್ರದಲ್ಲಿ ನಮ್ಗೆ ಆ ಬೆಂಕಿಯನ್ನು ನಂದಿಸುವ ಒಂದಿಷ್ಟು ಸಿಲಿಂಡರ್ ಕ್ಯಾನ್ ಗಳು ಕಾಣಸ್ತಾತೈದವೆ.

ಈ ಒಂದು ಚಿತ್ರದಲ್ಲಿ ನಮಗೆ ಮನೆಗೆ ಎಲೆಕ್ಟ್ರಿಕಲ್ ಸಾಮಾನ್ ಸಾಮಾನುಗಳು ಕಾಣಿಸ್ತಾ ಇದಾವೆ.

ಈ ಚಿತ್ರದಲ್ಲಿ ನಮಗೆ ಒಂದು ಅಕ್ಕಪಕ್ಕ ಮರಗಳು ಅ ಮಧ್ಯದಲ್ಲಿ ಒಂದು ರೋಡ್ ಕಾಣಿಸ್ತಾ ಇದೆ.

ಅಕ್ಕ ಪಕ್ಕ ಒಂದ್ ಇಬ್ಬರು ವ್ಯಕ್ತಿಗಳ ನಿಂತ್ತಿದ್ದಾರೆ.

ಮತ್ತೆ ಒಂದಿಷ್ಟು ಬೈಕ್ ಗಳು ಹೋಗ್ತಿರೋದು ಕಾಣಿಸ್ತಾ ಇದೆ.

ಈ ಚಿತ್ರದಲ್ಲಿ ನಮಗೆ ಆ ಅಕ್ಕಪಕ್ಕ ಒಂದಿಷ್ಟು ಗಿಡಗಳು ಕಾಣಿಸ್ತಾ ಇದಾವೆ.

ಮತ್ತೆ ಒಂದಿಷ್ಟು ಪಕ್ಷಿಗಳು ಹರಾಡೊದು ಕಾಣಿಸ್ತಾ ಇದೆ.

ಒಂದಿಷ್ಟು ವ್ಯಕ್ತಿಗಳು ಬ್ರಿಡ್ಜ್ ಮೇಲೆ ನಡ್ಕೊಂಡ್ ಹೋಗ್ತಿರೋ ಹಂಗ್ ಕಾಣಿಸ್ತಾ ಇದೆ.